ಫುಲ್ ಆಕಾಶ ಫುಲ್ ಕೆಂಪು ಕಲರ್ ಸೂರ್ಯನ ಕಿರಣಗಳ ಕಾಣಿಸ್ತಾ--

ಚರ್ಚ್ ಚರ್ಚ್ ಕಾಣ್ತಾ ಇದೆ ಚರ್ಚಲ್ಲಿ ಫುಲ್ಲು ಲೈಟಿಂಗ್ಸಗಳು ಫುಲ್ ಲೈಟಿಂಗ್ ಮಾಡಿದ್ದಾರೆ ಪೇಪರ್ ಕಲರ್ ಪೇಪರ್ಸ್ ಕಾಣಿಸ್ತಾ ಇದಾವೆ.